ಅದರ ಬಣ್ಣ ಬಿಳಿ ಬಣ್ಣದ್ದು ಅದು ಕಪ್ಪು ಬಣ್ಣದ ಬೋರ್ಡಿನ ಮೇಲೆ ಬರೆಯಲಾಗಿದೆ.

ಇದು ಒಂದು ಹೋಟೆಲ್ಲಿನ ಕಿಚನ್ ರೂಮ್ ಆಗಿದ್ದು ಇಲ್ಲಿ ತರತರಹದ ಅಡುಗೆ ಗಳನ್ನು ಮಾಡಲು ಮಷಿನ್ ಅನ್ನು ಇಟ್ಟಿದ್ದಾರೆ.

ಅದರ ಮಧ್ಯದಲ್ಲಿ ಒಂದು ದಾರಿ ಇದೆ.

ಇದು ಒಂದು ದೇವಸ್ಥಾನವಾಗಿದ್ದು ಅಲ್ಲಿ ಎದ್ರುಗಡೆ ಒಂದು ದೊಡ್ಡದಾದ ದೇವಸ್ಥಾನ ಇದೆ ಅದರ ಆದ್ರು ಮುಂದ್ಗಡೆ ಒಂದು ಚಿಕ್ಕ ಹನುಮಾನ ದೇವರ ಮೂರ್ತಿ ಇದೆ.

ಹಾಗೆ ಇಲ್ಲಿ ದೇವರ ಎದ್ರುಗಡೆ ಹೋಗಕ್ಕೆ ಒಂದು ಚಿಡಿದದ್ರಾ ಪಕ್ಕದಲ್ಲಿ ಇನ್ನೊಂದು ಚಿಡಿಗಳು ಇವೆ.

ಇದು ಒಂದು ಚಿಕ್ಕ್ ಕಂಪನಿ ಆಗಿದ್ದು ಇಲ್ಲಿ ಐದಾರು ಜನ ವ್ಯಕ್ತಿಗಳು ನಿಂತಿದ್ದಾರೆ ಅವರವರ ಕೆಲಸಗಳನ್ನು ಮಾಡುತ್ತಾ ಕಾರ್ಯದಲ್ಲಿ ತೊಡಗಿದ್ದಾರೆ.

ಅದರಲ್ಲಿ ಒಬ್ಬ ಬಿಳಿ ಬಣ್ಣದ ಶರ್ಟ್ ಹಾಗು ಇನ್ನೊಬ್ಬ ಕೆಂಪು ಹಾಗು ಕಪ್ಪು ಬಣ್ಣದ ಟೀಶರ್ಟನ್ನು ಧರಿಸಿದ್ದಾನೆ.

ಅವರ ಎದ್ರುಗಡೆ ಹಲವಾರು ವ್ಯಕ್ತಿಗಳು ಕೂತಿದ್ದಾರೆ.

ಆ ಮಾಲಿ ನ ಹೆಸರು ವಿಶಾಲ ಮೆಗಾ ಮಾರ್ಟ್ ಎಂದು --

ಇದು ಒಂದು ಕೋಟೆಯಾಗಿದ್ದು ಅಲ್ಲಿ ಎದ್ರುಗಡೆ ಒಂದು ಕೋಟೆ ಕಾಣಿಸುತ್ತೆ ಆದ್--

ಇಲ್ಲಿ ಎದ್ರುಗಡೆ ಎರಡು ಅಂಗಡಿಗಳು ಕಾಣಿಸುತ್ತಿವೆ ಒಂದು ಅಂಗಡಿಯ ಹೆಸರು ಜೈ ಆಶಾಪುರ್--

ಇದ್ದರೂ ಅಲ್ಲಿ ಎದುರುಗಡೆ ನಿಂತು ಆ ಮಷೀನ್ ನಲ್ಲಿ ಪೇಷಂಟ್ ಗಳಿಗೆ ನೋಡುತ್ತಾರೆ.

ಕಟ್ಟಡದ ಬಾಗಿಲಿನ ಪಕ್ಕದಲ್ಲಿ ಬೈಕುಗಳ ಚಿತ್ರ ಪೋಸ್ಟರ್ ಅನ್ನು ಹಚ್ಚಲಾಗಿದೆ.

ತೇರಿನ ಪಕ್ಕದಲ್ಲಿ ಒಂದು ಡಬ್ಬಿ ಇದೆ ಅದರ ಮೇಲೆ ನೀರಿನ ಬಾಟಲ್ ಕ್ಯಾನ್ ಇದೆ.

ಅವರಿಗೆ ಸಹಾಯ ಮಾಡೋದಕ್ಕೆ ಏಳೆಂಟು ಜನ ವಿಮಾನದಲ್ಲಿ ಕೆಲಸ ಮಾಡುವ ಸಹಾಯಕರು ಇದ್ದಾರೆ.

ಅವನ ಹಿಂದೆ ಹಳದಿ ಬಣ್ಣದ ಚಿಪ್ಪಿನ ಮೇಲೆ ಐಡಿಯಾ ಎಂದು ಬರೆಯಲಾಗಿದೆ.

ಇದು ಒಂದು ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವ ಅಂಗನವಾಡಿಯಾಗಿದ್ದು ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಡಲು ಎಲ್ಲಾ ತರಹದ ವಸ್ತುಗಳು ಆಟ ಪೀಠಿಕೆಗಳು ಎಲ್ಲ ಇವೆ.

ಇದರಲ್ಲಿ ನಾಲ್ಕು ಜನ ವ್ಯಕ್ತಿಗಳು ಕಾಣಿಸುತ್ತಿದ್ದಾರೆ.

ಅದರಲ್ಲಿ ಒಬ್ಬರು ಬಿಳಿ ಬಣ್ಣದ ಶರ್ಟ್ ಅನ್ನು ಧರಿಸಿದ್ದು ಮತ್ತೊಬ್ಬರು ಹಳದಿ ಬಣ್ಣದ ಶರ್ಟ್ ಅನ್ನು ಧರಿಸಿದ್ದಾರೆ.

ಇದರ ಪಕ್ಕದಲ್ಲಿ ಉಚಿತ ಎಂದು ರುಚಿ ಉಗ್ಗ ಎಣ್ಣೆಯ ಚಿತ್ರವನ್ನು ಎಣ್ಣೆ ಪ್ಯಾಕೆಟಿನ ಚಿತ್ರವನ್ನು ಇರಲಾಗಿದೆ.

ಈ ಟೇಬಲಿನ ಪಕ್ಕದಲ್ಲಿ ಒಂದು ಚೇರ್ ಇದೆ.

ಇದು ಒಂದು ಶಾಪಿಂಗ್ ಮಾಲ್ ಆಗಿದ್ದು ಆ ಶಾಪಿಂಗ್ ಮಾಲಿನ ಮೇಲೆ ವೆಂಕಟೇಶ್ವರ ಶಾಪಿಂಗ್ ಹಾಲ್ ಎಂದು ಬರೆಯಲಾಗಿದೆ.

ಅದರ ಮೇಲೆ ಗ್ರೀನ್ ಬಣ್ಣದಿಂದ ಗ್ಲಾಸುಗಳಿವೆ ಈದ್ರ ಕೆಳಗೆ ಒಂದು ಶೆಟ್ಟರ್ ಇದೆ.

ಇದು ಒಂದು ಸರ್ವಿಸ್ ಅನ್ನು ನೀಡುವ ಕಂಪನಿಯಾಗಿದ್ದು ಈ ಕಂಪನಿಯು ಬೋಸ್ ಸರ್ವಿಸ್ ಎಂದು ಬೋರ್ಡ್ ಇದೆ.

ಈ ಟ್ರೈನ್ ಪಟ್ರಿ ಮೇಲೆ ಜನರಿಗೆ ಓಡಾಡುವುದಕ್ಕೆ ಒಂದು ದಾರಿ ಇದೆ.

ಇದರೊಳಗಡೆ ಕೆಂಪು ಬೂದಿ ಬಣ್ಣದ ಹಾಗೆ ಹಸಿರು ಬಣ್ಣದ ಬಟ್ಟೆಗಳನ್ನು ಇಟ್ಟಿದ್ದಾರೆ.

ಇದು ಒಂದು ದಟ್ಟ ಗುಡ್ಡ ಗಾಡಿನ ನಡುವೆ ಇರುವ ರಸ್ತೆಯಾಗಿದ್ದು ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಗಿಡಗಳು ಮರಗಳು ಎಲ್ಲಾ ಇವೆ.

ಎಲ್ಲ ವ್ಯಕ್ತಿಗಳು ಇಲ್ಲಿ ಒಬ್ಬರು ನಡೆದುಕೊಂಡು ಬರುತ್ತಿದ್ದಾರೆ ಅಲ್ಲಿ ಒಬ್ಬರು ಸಿಂ ತರಹ ಜಾರಿಕೊಂಡು ಹೋಗುತ್ತಿದ್ದಾರೆ.

ಇದು ಒಂದು ಕಚೇರಿಯಾಗಿದ್ದು ಇದು ಒಂದು ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ಕಚೇರಿಯಾಗಿದ್ದು ಇದರ ಪಕ್ಕದಲ್ಲಿ ಒಂದು ಬಸ್ ಇದೆ.

ಅದರ ಹಿಂದುಗಡೆ ಒಂದು ಬೈಕ್ ಇದೆ.

ಹಾಗೆ ಅದರ ಎದ್ರುಗಡೆ ಹಲವಾರು ಬೈಕುಗಳು ಸ್ಕೂಟಿ ಸೈಕಲ್ ಎಲ್ಲ ಇವೆ.

ಅದರ ಒಳಗಡೆ ಒಂದು ಟೇಬಲ್ ಇದೆ ಅದರ ಪಕ್ಕದಲ್ಲಿ ಒಂದು ಚೇರು ಇದೆ.

ಅದರ ಪಕ್ಕದಲ್ಲಿ ಅಂಗಡಿಯ ಪಕ್ಕದಲ್ಲಿ ಒಂದು ದೊಡ್ಡ ಗಿಡವಿದೆ.

ಇದು ಒಂದು ಮಸ್ಜೀದ್ ಆಗಿದ್ದು ಮಸ್ಜೀದಿನ ಮೇಲೆ ಇರುವ ಬೋರ್ಡ್ ಹಸಿರು ಬಣ್ಣದಿಂದ ಕೂಡಿದ್ದು ಅದರಲ್ಲಿ ಹಳದಿ ಬಣ್ಣ ಹಾಗು ಬಿಳಿ ಬಣ್ಣದಿಂದ ಏನನ್ನೋ ಬರೆಯಲಾಗಿದೆ.

ಇಡಲಾಗಿದೆ ಅದರಲ್ಲಿ ವಿಮ್ ರಿನ್ ಹಾಗು--